ನಾವ್ ದಿನ ಜಿಮ್ ಗೆ ಹೋಗತೀವಿ ಆಯತ ನಾವ್ ದಿನ ಜಿಮ್ ಗ್ ಹೋಗಿ ಹೋಗಿ ಹೋಗಿ ಸಕ್ಕತಾಗ್ ವರ್ಕೌಟ್ ಮಡ್ತಿವ್ ನಾವ್ ವರ್ಕೋಟ್ ಹೆಂಗ್ ಮಾಡ್ತಿವ್ ಅಂದ್ರೆ ಬೆವ್ರ್ ಇಳ್ದ್ ಹೋಗ್ಬೇಕು.

ದಿನಾ ಫ್ರೆಂಡ್ಸ್ ಜೊತೆಗ್ ಹೋಗೋದು ವರ್ಕೌಟ್ ಮಾಡೋದು ಬರೋದು ಅದ್ರಲ್ಲೂ ಬಾಡಿ ಬಿಲ್ಡ್ ಅಂದ್ರೆ ನನಿಗ್ ಸಕ್ಕತ್ ಇಷ್ಟ ಗುರು.

ನಮ್ ಫ್ರೆಂಡಿಗ್ ಬೂಸ್ಟ್ ಈಸ್ ದ ಫೇವರೆಟ್ ಒನ್ ಅವ್ನ್ ಬೂಸ್ಟ್ ಅಂತೂ ದಿನ ತೊಗೊಳ್ತಾನೇ ಇರ್ತನ್ --

ನಾವ್ ಫ್ರೆಂಡ್ಸ್ ಎಲ್ಲಾ ಒಟ್ಟಿಗೆ ಹೋಗತೀವಿ ಸೈಕ್ ಸೈಕ್ ನಂಗ್ ಹೋಗತಿವಿ. ಒಂದ್ಸಲ ನಾವೆಲ್ಲ ಹೋದಾಗ ನಮ್ ಫ್ರೆಂಡ್ ನೀರಲ್ ಬಿದ್ಬಿಟ್ಟಿತ್ತು.

ರಕ್ತ ಸೋರ್ತಿತ್ ಗುರು ಅದನ್ ನೋಡ್ಬಿಟ್ಟ ನಮ್ ಅಕ್ಕ ಅಲ್ಲೇ ತಲೆ ತಿರ್ಗ್ ಬಿದ್ಬಿಟ್ಲು ಗುರು. ಅದು ಫುಲ್ ಸೈಕ್ ಸ್ಮೆಲ್ಲಿಗೆ ನಮ್ ಅಕ್ಕಗ್ ಫುಲ್ ತಲೆ ತಿರ್ಗೋಗಿತ್ತು.

ಕಾಂಟ್ ಕಾಂಟೆಕ್ಟರ್ ನಮ್ ಅಪ್ಪ ಕಾಂಟೆಕ್ಟ ಬಿಲ್ಡ್ ರ್ ಸಕ್ಕತ್ತಾಗಿ ಬಿಲ್ಡಿಂಗ್ಸ್ ಎಲ್ಲಾ ಕಟ್ತಾ ಇರಬೋದು ಬಿಲ್ಡಿಂಗ್ಸ್ --

ನಮ್ ಅಮ್ಮನ್ ಸಿಮ್ ವೊಡಾ ಫೋನ್. ಒಂದ್ ದಿನ ವೊಡ ಫೋನ್ ವೊಡ ಫೋನ್ ಆಹ್ಹ್ ಏಕ್ ರಿಚಾರ್ಜ್ ಮಾಡ್ಸಕ್ ಅಂತ ಹೋದಾಗ ದುಡ್ಡೇ ತಗೊಂಡ್ ಹೋಗಿಲ್ಲ ಗು.

ನಮ್ ಮನೆ ಹತ್ರ ಒಂದ್ ಪಾರ್ಕ್ ಇದೆ ಅದು ನಮ್ಮ ಅಪ್ ಏರಿಯಾ ದಲ್ಲಿ ಒನ್ ಆಫ್ ದ ಫೇಮಸ್ ಪಾರ್ಕ್ ಅಲ್ ನನ್ ಫ್ರೆಂಡ್ಸ್ ಕುತ್ಕೊಂಡಿ ಚಿಲ್ ಮಾಡಿ--